ಇದ ಡೈ ಒಂದು ಡೈರಿ ತರ ವರ್ಕ್ ಮಾಡುತ್ತದೆ ಇಲ್ಲಿ ಆರೋಗ್ಯ ಎಂಬ ಹಾಲಿನ ಪ್ಯಾಕೆಟ್ ಗುಳು ಸಿಗುತ್ತವೆ ಇಲ್ಲಿ ವಿಧವಿಧವಾದ ಹಾಲಿನ ಹಸುವಿನ ಹಾಲಿನ ಪಾಕೆಟ್ಟು ಗಳನ್ನು ಮಾಡಲಾಗುತ್ತದೆ

ಈ ಚಿತ್ರದಲ್ಲಿ ಒಂದು ಡ್ಯಾಮ್ ಇದೆ ಈ ಡ್ಯಾಮ್ ನಿಂದ ನೀರನ್ನು ಹೊರ ಬಿಡಲಾಗುತ್ತಿದೆ ಈ ನೀರು ಹೊರಗಡೆ ಹರಿದು ಹರಿದು ಹೋಗುತ್ತಿದೆ ಈ ನೀರಿನಲ್ಲಿ ಗಿಡಗಳು ಸಣ್ಣಪುಟ್ಟ ಗಿಡಗಳು ಬೆಳೆದಿವೆ ಇಲ್ಲಿ ದಡದಲ್ಲಿ ನೀಲಗಿರಿ ಗಿಡಗಳು ಸಹ ಬೆಳೆದಿದೆ.

ಯಂತ್ರೋಪಕರಣಗಳಿಂದ ಹಲವಾರು ವಿಷಯ ಉಮ್ ಕೆಲಸಗಳನ್ನು ಮಾಡ್ಬಹುದಾಗಿದೆ.

ಟೈಯರ್ ಕೂಡ ಪಂಚರ ಆದಂತೆ ಕಾಣುತ್ತಿದೆ ಮುಂಭಾಗದಲ್ಲಿ. ಇದನ್ನು ಸರಿಪಡಿಸಲು ಸಮಯ ಬೇಕಾಗುತ್ತದೆ. ಇದನ್ನು ಸರ್ವಿಸ್ ಸೆಂಟರ್ ನಲ್ಲಿ ತಂದು ನಿಲ್ಲಿಸಲಾಗಿದೆ. ಇಲ್ಲಿ ರಿಪೇರಿ ಮಾಡಲಾಗುತ್ತದೆ.

ಇದು ಒಂದು ನಿವಾಸ ಸ್ಥಾನವಾಗಿದೆ ಇಲ್ಲಿ ಚೇರು ಗಳಿವೆ ಕುರ್ಚಿಗಳಿವೆ ಕುಳಿತುಕೊಳ್ಳಲು ಹಾಸನಗಳ ವ್ಯವಸ್ಥೆ ಇದೆ ಮಣ್ಣಿನ ದಿಮ್ಮಿ ಅಂತಿದೆ.

ವಸತಿ ಇಲ್ಲದವರಿಗೆ ವಸತಿ ಸ್ಥಾನದಂತೆ ಟೆಂಡರ್ ಅನ್ನು ಪಡೆಯಲಾಗಿದೆ ಟೆಂಟ್ ಗಳನ್ನು ಹಾಕಲಾಗಿದೆ ಇದರಲ್ಲಿ ಮನುಷ್ಯರ ಆಸನಗಳನ್ನು ಸಹ ಇರಿಸಲಾಗಿದೆ.